ಒಂದಿಷ್ಟು ಸಾಮಾನುಗಳಿಗೆ ಮತ್ತು ಗೋಡೆಯ ಮೇಲೆ ಸ್ವಿಚ್ ಮತ್ತು ವೈರ್ ಗಳನ್ನು ಹಾಕಲಾಗಿದೆ ಇಲ್ಲಿ ಒಂದು ಯು_ಪಿ_ಎಸ್ ಬ್ಯಾಟರಿ ಇದೆ ಇಲ್ಲಿ ಸಣ್ಣಪುಟ್ಟವಾದ ಬ್ಯಾಟರಿ ಗಳಿವೆ.

ಮ್ಯಾಲಕ್ಕೆ ಎತ್ತಲು ಹೊಂಕೆಯನ್ನು ಹಾಕಿದ್ದಾರೆ ಇಲ್ಲಿ--

ಜಿಂಕೆ ಮರಿಗಳನ್ನು ನಾವು ಕಾಣುತ್ತೆವೆ ಇದರಲ್ಲಿ ಹುಲ್ಲು ಕಡ್ಡಿ ಹಾಕಿರುವುದು ಸ್ಪಷ್ಟವಾಗಿ ಕಾಣಸ್ತಿದೆ ಮತ್ತು ಜಿಂಕೆಗಳಿಗೆ ದೊಡ್ಡದಾದ ಕೊಡುಗಳಿವೆ.

ಒಂದಿಷ್ಟು ಪಿಂಕ್ ಮತ್ತು ಬಿಳಿ ಬಣ್ಣದ ಹೂಗಳಿವೆ.

ಟ್ರ್ಯಾಕ್ಟರ್ ಗಳನ್ನು ನಾವು ಕಾಣುತ್ತೇವೆ ಅದರ ಹಿಂಭಾಗದಲ್ಲಿ ದೊಡ್ಡ ದೊಡ್ಡ ಮರಗಳಿವೆ ಮತ್ತು--

ಈ ಒಂದು ಚಿತ್ರದಲ್ಲಿ ಕೋಣೆಯ ಒಳಗಡೆ ಒಂದು ಟೇಬಲ್ ಇದೆ ಟೇಬಲ್ ಪಾ ಮೇಲೆ ಒಂದು ಊ --

ಚೇರ್ ನ ಮೇಲೆ ಕುಳಿತಿದ್ದಾನೆ ಅದರ ಪಕ್ಕದಲ್ಲಿ ಒಂದು ರೆಫ್ರಿಜರೇಟರ್ ಇದೆ.

ಚಪ್ಪರವನ್ನು ಹಾಕಲಾಗಿದೆ ಅದರ ಹಿಂಭಾಗದಲ್ಲಿ ದೊಡ್ಡ ದೊಡ್ಡವಾದ ಮರಗಳಿವೆ ಒಂದು ತೆಂಗಿನ ಮರವಿದೆ ಮತ್ತು--

ಇದರಲ್ಲಿ ದೊಡ್ಡ ದೊಡ್ಡ ಕಬ್ಬಿಣ ಕಂಬಗಳು ಕಾಣುತ್ತಿವೆ.

ಇಲ್ಲಿ ದೊಡ್ಡದಾದ ಒಂದು ಸೋಲಾರ್ ಅ ಟ್ಯಾಂಕ್ ಕಾಣಿಸುತ್ತಿದೆ ಮತ್ತು ಇದರ ಸಿಂಟ್ಯಕ್ಸ್ ಕೂಡ ಕಾಣಿಸುತ್ತಿದೆ.

ಈ ಒಂದು ಚಿತ್ರದಲ್ಲಿ ಗ್ರಾನೈಟ ಗಳನ್ನು ನಾವು ನೋಡುತ್ತೆವೆ ಗ್ರಾನೈಟ್ ಗಳ ಪುಡಿ ಬೇಳಗೆ ಆಗಿ ಬಿದ್ದಿರುವುದು ಮತ್ತು ಟೆಂಗಿಯನ್ನು ನೋಡುತ್ತೆವೆ.

ಈ ಒಂದು ಚಿತ್ರದಲ್ಲಿ ಟೇಬಲ್ ಟೆನಿಸ್ ಅಂಗಣವಾಗಿದ್ದು--

ಒಂದಿಷ್ಟು ಬಿಳಿಯಾದ ಲೈಟ್ ಗಳು ಕಾನಿಸುತ್ತಿದೆ ಒಳಗಡೆ ಚೇರ ನ ಮೇಲೆ ಒಬ್ಬ ವ್ಯಕ್ತಿ ಕೂಳಿತಿದ್ದಾನೆ.

ಮತ್ತು ಒಳಗಡೆ ಒಂದಿಷ್ಟು ಸಾಮಾನುಗಳು ಕಾಣಿಸುತ್ತಿವೆ.

ಮ ಹಸಿರು ಮತ್ತು ಕೆಂಪ್ ಪಿಂಕ್ ಮತ್ತು ನೀಲಿ ಬಣ್ಣದ ಮ್ಯಾಟುಗಳನ್ನು ಉಪಯೋಗಿಸುತ್ತಿದ್ದಾರೆ ಇದರ ಸುತ್ತಮುತ್ತಲು ಹಲವಾರು--

ಸಹಾಯವಾಣಿ ಸಂಖೆ ನೈನ್ ಫೋರ್ ಫೋರ್ ಜೀರೋ --

ಬಸ್ ಆಟೋ ಎಲ್ಲವು ಕೂಡ ಕಲಿಸಿ ಕೊಡಲಾಗುತ್ತದೆ.

ಯೂಸ್ಪಿನ ಡೆಂಟಲ್ ಕೇರ್ ಎಂದು ಬರೆಯಲಾಗಿದೆ ಇದು ಬೆಳಗ್ಗೆ ಹತ್ತರಿಂದ ಎರಡು ಮೂವತ್ತರವರಗೆ ಸಂಜೆ ಐದರಿಂದ ಎಂಟು ಮುವತ್ತರವರಗೆ ತೆಗೆದಿರುತ್ತದೆ ಮತ್ತು ಇದರಲ್ಲಿ ಡಾಕ್ಟರ್ ಆಸೀಫ್ ಅಲಿ ಬಿ ಡಿ ಎಸ್ ಎಂ ಡಿ ಎಸ್ .

ಈ ಒಂದು ಚಿತ್ರದಲ್ಲಿ ಒಂದು ಕಾರ್ ಇದೆ ಅದರ ಗಾಲ್ಲಿಯನ್ನು ಹುಚ್ಚಲಾಗಿದೆ ಇನ್ನೊಂದು ಕಾರ್ ನ ಆ ಗ್ಯ --

ಫಾರ್ಮ್ ಮ್ಯಾಪ್ ಕಾಲೇಜ್ ಆಫ್ ಆರ್ಟಿಕಲ್ಚರ್ --

ವಸ್ತುಗಳು ಕಾಣಿಸುತ್ತಿವೆ ಗೋಡೆಯ ಮೇಲೆ ಒಂದಿಷ್ಟು ಸಾಮಾನುಗಳನ್ನು ಹಾಕಲಾಗಿದೆ ಅದರಲ್ಲಿ ಎಲೆಕ್ಟ್ರಿಕ್ ವಸ್ತುಗಳಿವೆ ಅದರಲ್ಲಿ--

ಬಣ್ಣವನ್ನು ನಾವು ಕಾಣುತ್ತೇವೆ ಮತ್ತು ಗೋಡೆಯ ಮೇಲೇ ಬಿಳಿ ಬಣ್ಣದಿಂದ ಬಳೆಯಲಾಗಿದೆ ಇವರ ಮುಂಭಾಗದಲ್ಲಿ ಒಂದಿಷ್ಟು ಹ.

ಕೆಳಗಡೆ ಒಂದು ಹೊ ಒಂದು ಹೋಟೆಲ್ ಇದೆ ಸಣ್ಣ ಪುಟ್ಟ ಮತ್ತು ಇದರಲ್ಲಿ ಟೇಬಲ್ ಹಾಕಲಾ--

ಡಂಬಲ್ಸ್ ಮತ್ತು ಜುಮ್ನನ್ನು ಮಾಡುತ್ತಿರುವುದು ಮತ್ತು ಹಿಂದುಗಡೆ ಒಬ್ಬ ವ್ಯಕ್ತಿಯು ಡಂಬಲ್ಸ್ ಎತ್ತುತ್ತಿರುವುದು ಕಾಣಿಸುತ್ತಿದೆ ಮತ್ತೆ ಒಬ್ಬ ವ್ಯಕ್ತಿ ಫೋನ ನ್ನು ಹಿಡಿದುಕೊಂಡಿದ್ದಾನೆ.

ಇಲ್ಲಿ ಮೈ ಜಿಮ್ ಎಂದು ಬರೆಯಲಾಗಿದೆ ಮತ್ತು ಹಿಂದ್ಗಡೆ ಬ್ಲಾಕ್ ಕಲರ್ ಹೊದಿಕೆಯನ್ನು ಹಾಕಲಾಗಿದೆ.

ರಸ್ತೆ ನಡುವೆ ಸ್ಖೂಟರ್ ನಿಂತಿದೆ ಮತ್ತು ಅದರ ಮುಂಭಾಗದಲ್ಲಿ ಒಂದು ಟಾಟಾ ಸೀ ನಿಂತಿದೆ ಇಲ್ಲಿ ಒಬ್ಬ ಮಹಿಳೆಯು ಪೊರಕೆ ಹಿಡಿದು ನಿಂತಿದ್ದಾಳೆ ಇಲ್ಲಿ ಒಂದಿಷ್ಟು ಉಳ್ಳಾಗಡ್ಡಿ--

ಇಲ್ಲಿ ಒಂದು ಬ್ಯಾರಲ್ ಕೂಡ ಬಿದ್ದಿರುವುದು ಕಾಣಿಸುತ್ತಿದೆ.

ಈ ಒಂದು ಚಿತ್ರದಲ್ಲಿ ಹಲವಾರು ಟೈರ್ ಗಳನ್ನು ನಾವು ನೋಡುತ್ತೇವೆ ಒಂದಿಷ್ಟು ಎಲ್ಲಾ ಟೈರ್ ಗಳಿಗೂ.